ಇದು ಒಂಡರ್ಲಾ ಐತೆ ನೋಡ್ರಿ ಎಗ್ದಮ್ ಫಸ್ಟ್ ಕ್ಲಾಸ್ .

ಎಷೋದ ಇನ್ಸ್ಟಿಟ್ಯೂಟ್ ಒಫ್ ಮೆಡಿಕಲ್ ಹಾಸ್ಪಿಟಲ್ ಯೆದಿರ್ಗೆ --

ಇಂಡಿಯನ್ ಪೋಸ್ಟ್ ಆಫೀಸ್ ಐಯ್ತ್ ಇದು. ಗಾಂಧಿ ಚೌಕ್ --

ಎಲ್ಲ ಅಹ್ ಅಹ್ ಎಲ್ಲ ಕಾಲೇಜು ಮತ್ತೆ ಎಲ್ಲ ಕ್ಯಾಂಪಸ್ ಎಲ್ಲಾ ಚೆನಾಗ್ ಐತೆ ರೀ.

ಇದು ಬಿ.ಇ ಗ್ರ್ಯಾಜುಯೆಟ್ ಕಾಲೇಜು ಬಿ.ಏನ್.ಡಿ ಕಾಲೇಜು ಇಂಜಿನಿಯರಿಂಗ್ --

ಬಿಜಾಪುರಲ್ಲಿ ಐತ್ರಿ ಎಲ್ಲಾಆಆ ಬಿ.ಈ ಎಲ್ಲ ಆಲ್ ಕೋರ್ಸಸ್ ಇದಾವ್ರಿ ಇಲ್ಲಿ ಗ್ರ್ಯಾಜುಯೆಟ್ ಡಿಗ್ರಿ ಕೋರ್ಸಸ್ --

ಕೂಡಕ್ಕೆ ಮತ್ತೆ ಎಲ್ಲ ಫೆಸಿಲಿಟಿ ಬಾಳ ಮಸ್ತ್ ಮಾಡಿದ್ದಾರೆ.

ಏನಪ್ಪಾ ಅಂದ್ರ ಎಲ್ಲ ಚೈರ್ಸ್ ಹಾಕಿದ್ದಾರೆ.